ಹಬ್ಬಗಳಲ್ಲಿ ಕಲರ್ ಕಲರ್ ಹೂಗಳನ್ನು ಇಟ್ಟರೆ ತುಂಬಾ ಮನೆ ಚಂದ ಕಾಣುತ್ತೆ ಡೆಕೋರೇಷನ್ ಗಣಪತಿ--

ಕುರ್ಚಿ ಕುರ್ಚಿ ಬಗ್ಗೆ ಏನ ಹೇಳ್ ಬೇಕಂದ್ರೆ ಅಪ್ಪಾ ಕುರ್ಚಿ ಕಟಿಂಗ್ ದು ಚೆನ್ನಾಗಿರುತ್ತೆ ಕ್ವಾಲಿಟಿ ಚಲೋ ಇರುತ್ತೆ ಕಲರ್ ಬಳಸಿ-- .